Hello ಹಾ ದೀಪ.

ಹ್ಮ್ ಆರಾಮ್ ಅದಿನಿ ನಿನ್ ದೀಪ? ಹ್ಮ್ ಅರಾಮ್ ಅದಿನಿ ಆಯ್ತಾ ಊಟಾ? ಹ್ಮ್ ಆಯ್ತು ನಿಂದು?

ಹ್ಮ್ ಮತ್ತೆ. ಶಾಲೆ ಎಷ್ಟು ದಿವಸ ಆಯ್ತು ಹೋಗಿ hello .

ಶಾಲಿಗೂನು ಒಂದ್ ಸತಿನು ಹೋಗಿ ನೋಡಿ ಬಂದಿಯಾ. ಹ್ಮ್ college ಹೋಗ್ಬಂದಿನಿ ಶಾಲಿಗ್ ಹೋಗ್ಬಂದಿನಿ primary ನೋಡ್ಬಂದಿನಿ. ಅಯ್ಯೋ ಅಲ್ಲಾ ಈವಾಗ ನೋಡಿ ಬಂದೀಯಾ ಅಂತ ಅಂದಿದ್ದು. ಯಾವಾಗಲೂ ಹೋಗಿದ್ಯಾ ಈ ಒಂದ್ ವಾರದಲ್ಲಿ. ಹ್ಮ್ ಹೋಗಿನಿ ದಿನಾ ಹೋಗ್ತಾಯಿದಿನಿ. ಹ್ಮ್ ಮತ್ತೆ. ಚೆನ್ನಾಗಿತ್ತಲ್ಲ life ಅಲ್ಲಿ.

ಅವಾಗ್ ಓದು life ಎಷ್ಟ್ ಚನಾಗಿತ್ತಲ್ಲ. Primary ದಲ್ಲಿ ಬೇಕು. One to seven ವರೆಗೆ ಚೆನ್ನಾಗಿತ್ತು. ಈವಾಗ ನೋಡು ಹೆಂಗೈತೆ ಅಯ್ಯೋ. ಇಲ್ಲಾ ಕಷ್ಟಾನೆ ಸುಮ್ನೆ ಎಷ್ಟು tension ಆಗತೈತೆ ಕಷ್ಟಾ. ಅವಾಗ ಎಷ್ಟ್ ಚೆನ್ನಾಗ್ ಇರತಿತ್ತು.

ಶಾಲೇಲಿ ಹ್ಮ್ ಸುಮ್ನೆ ಆಟಾ ಆಡತಿನಿ ಅಂತ. ಹ್ಮ್ ಮತ್ತೆ . Primary ದಲ್ಲಾದರೆ ಬೇಷ್ ಓದತಿದಿವಿ ಆಮೇಲೆ ಬೇಷ್ ಆಟಾ ಆಡತಿದಿವಿ ಬೇಷ್ ಮಾತಾಡ್ತಿದೀವಿ. ಹ್ಮ್ ಇವಾಗೆ ಏನು ಇಲ್ಲಾ. ಇವಾಗ್ ಎನಿಲ್ಲಾ ಬರೆ degree ಬರನ ಬರೆ ಓದ್ಬೇಕು. ಇಲ್ಲಾಂದ್ರೆ friends ಗಳಿಗೆ message ಕಳಸೊದೆ ಅದೇ ಜಾಸ್ತಿ ಆಗ್ಬಿಟ್ಟೈತೆ.

ಅಂದ್ರೆ ಶಿಕ್ಷಣ ಅಂದ್ರೆ ಒಂದು ಜೀವನಾ ಒಂದು ಕಲೆ.

ನಾವ್ ಯಾವ್ ದಾರಿದಲ್ಲಿ ಹೋಗ್ತಿವೋ ಅದೇ ನಮ್ ಗುರಿ ಚೆನ್ನಾಗಿರ್ಬೇಕು.

ಯಾರ ಮೇಲೆ ಆದಾರ depend ನಮ್ ನಮ್ ಕಾಲ ಮೇಲ್ ನಾವೇ ನಿಂತೋಕೋಬೇಕು. ಹೌದು . ಎಷ್ಟ್ ಚೆನ್ನಾಗಿತ್ತಲಾ memories ಆಗ್ಲಿ ಎಲ್ಲಾ ಅದೇ ಚನಾಗಿತ್ತು. ಎಲ್ಲ ಚೆನ್ನಾಗಿತ್ತು ಅವಾಗ ಇದಕ್ ಕರ್ಕೊಂಡ್ ಹೋಗ್ತೀದ್ರು cinema ಗಂತ. Stories ಬಗ್ಗೆ ಕರ್ಕೊಂಡ್ ಹೋಗ್ತೀದ್ರು ನಮ್ college ನಲ್ಲಿ ಇದು ನಮ್ school ನಲ್ಲಿ.

ಹ್ಮ್ ಮತ್ತೆ. ಹ್ಮ್ ಮತ್ತೆ ಈವಾಗ ಹೇಳಕ್ಕು ಆಗಲ್ಲ ಎಷ್ಟ್ ಚೆನ್ನಾಗಿತ್ತು ಆ memories ಹಾಗೆ ಇತ್ತು ಅಷ್ಟೇ. ಹ್ಮ್ ಇವಾಗೂ ಹೋಗಬೋದು ಆಂದ್ರೆ ಅವಾಗ್ ನಂಗ್ interest ಬರ್ತೇತೆ ನಾವ್ interest ಹಾಕಿದ್ರೆ. ಆವಾಗಿದಂಗ chance ಈವಾಗು ಐತೆ ಆದ್ರೆ ಅಷ್ಟ್ ಇಲ್ಲಾ ಸಣ್ ಮಕ್ಳ ತರ ಇರಲ್ಲ.

ನಾವ್ ಹೆಂಗೆಂಗ್ ಬೆಳಿತಿವೋ ನಮ್ಡು ಹಂಗ್ ಹಂಗ್ ಇದು ಉತ್ತೇಜ ತುಂಬಾ ಇರ್ತೇತೇ. ಹ್ಮ್ ಮತ್ತೆ school life ಅಲ್ಲಿ ಅವಾಗೆ ಶಾಲೇಲಿರುವಾಗೆ ಎಷ್ಟ್ ಚೆನ್ನಾಗಿತ್ತು marks ಇವಗೇನು ಬರ್ತಾನೆ ಇಲ್ಲಾ score . ಇವಾಗ ನಾವು ಮಾಡ್ಕೋಬೇಕು ಅಂದ್ರೆ ಅವಾಗರೆ ಹೆಣ್ಮಕ್ಳು ಶಾಲೆ school ಇದು ಶಾಲೆನಲ್ಲಿ ಓದ್ತಿದ್ವಿ ಇದು ಇದು tuition ಗ ಹೋಗ್ತಿದ್ವಿ. ಅ ಬೇಷ್ ಆಟಾ ಆಡತಿದವಿ running race ಅಂತಾ ಆ ತರಾ course ಗ ಹೋಗ್ತೀದ್ವಿ ನಾವು ಚೆನ್ನಾಗೆ enjoy ಇದ್ ಬೇಷ್ ಖುಷಿ ಖುಷಿಯಾಗಿದ್ವಿ. ಹೌದು ಮತ್ತೆ. Primary ಅಂದ್ರೆ ಒಂದು memory ಒಂದು ಇದು ನಮಗೆ ಕಲತಂತಾ ವಿದ್ಯಾ ಸ್ನೇಹಿತರು ಅಲ್ಲೇ ನಾವ್ ಸ್ನೇಹಿತರಾದಾಗ.

ಇವಾಗ ಮನ್ಯಾಗಿದೆ ಯಾರ್ ಸ್ನೇಹಿತ ಅದೇ ಅಮ್ಮ ಅಪ್ಪನೇ ಸ್ನೇಹಿತರೆ. ಹ್ಮ್ ಹೌದು ನಾನ್ ಮತ್ತೆ ಆಮೇಲ ಮಾಡಲಾ .

ಹ್ಮ್ bye .

ಹಾ ನಾನ್ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಾ ಅಕ್ಷತ?

ನಾನು ಚೆನ್ನಾಗಿದ್ದೇನೆ ಮತ್ತೆ ಅಪ್ಪ ಅಮ್ಮಯೆಲ್ಲಾ ಹೇಗಿದ್ದಾರೆ? ಹಾ ಅಪ್ಪ ಅಮ್ಮ ಹುಷಾರಿದ್ದಾರೆ ಅಲ್ಲಿ ಮನೆಯಲ್ ನಿಮ್ದು? ನಮ್ದು ಎಲ್ಲ ಸೌಖ್ಯ.

ಎಲ್ಲಾ ಸೌಖ್ಯ ಎಲ್ಲ ಕೆಲಸದಲ್ಲಿ busy ಅಲ್ವಾ? ಹಾ ಹೌದಾ? ಹೇಗುಂಟು Bangalore ನಲ್ಲಿ ಶೆಕೆ ಉಂಟಾ? ಚಳಿ ತುಂಬಾ ಚಳಿ.

ಹಾ ಚಳಿ ಮಧ್ಯಾಹ್ನ ಅಷ್ಟುತ್ತಿಗೆ ಶೆಕೆ ತುಂಬಾ night ಚಳಿ. ಹಾ ನಮ್ಮದು ಇಲ್ಲಿ ತುಂಬಾ ಶೆಕೆ ಉಂಟು Mangalore side ಅಲ್ಲಿ.

ಹಾ ಹೌದು ಯಾ~ ಸ್ವಲ್ಪ ಶೆಕೆ ಆಗ್ತಾ ಉಂಟು ಮಧ್ಯಾಹ್ನದ ಹೊತ್ತಲ್ಲ. ಹ್ಮ್ ಹ್ಮ್ ಅಲ್ಲಿ ಎಂತಾ ಗಿಡ ಮರಗಳಿಲ್ವಾ? . ಅದೇ ಗಿಡ ಮರಗಳುಂಟು ಅಂದ್ರೆ ಅಂದ್ರೆ company ಯೋರೆಲ್ಲಾ company ಕಟ್ಟುವಾಗ್ cut ಮಾಡಿದ್ರಲ್ಲ ಈಗ ಗಿಡ ಮರಗಳ ಸಂಖ್ಯೆ ಕಮ್ಮಿ ಆಗಿದೆ.

ಮತ್ತೆ Bangalore ಅಲ್ಲಿ ಉಂಟು ಗಿಡ ಮರಗಳಲೆಲ್ಲಾ ಜಾಸ್ತಿ ಉಂಟಾ? ಇಲ್ಲಿ ಅಕ್ಕ ಪಕ್ಕ ಗಿಡಗಳಿವೆ ನಡ್ದಿದಾರಲ್ವ.

ಹಾಗಾಗಿ ಅಷ್ಟೊಂದು ಏನು ಗೊತ್ತಾಗಲ್ಲ ಶೆಕೆ ನಮ್ಗೆ. ಹಾ ಇಲ್ಲಿ ಮಾತ್ರ ನಮ್~ ನಾನ್ ನಾನ್ ಇರುವ ಜಾಗದಲ್ಲಿ ತುಂಬಾ ಶೆಕೆ ಉಂಟು. ಹಾ ನೀನ್ ಈವಾಗೆಲ್ಲಿದ್ದೀಯಾ? ನಾನ್ ಈಗ Puttur ಅಂತ ಹೇಳುವ place ಅಲ್ಲಿ ಇದ್ದೇನೆ. Okay, okay ಮತ್ತೆ? ಮತ್ತೆ ಹೇಗುಂಟು ?

ನೀನ್ ಹೇಳು ನೀನ್ ಹೇಳು ಏನಂತ. ಹಾ ಹೌದಾ? Hello. ಮತ್ತೆ ಅಲ್ಲಿ ಏನು ಕಬ್ಬಿನ juice ಆ ಎಳ್ನೀರೆಲ್ಲ ಕುಡಿತಿರಾ?

ಹಾ ಶೆಕೆ ಅಲ್ಲಿ ಹೇಗುಂಟು ಎಳ್~ ಎಳ್ನೀರಿಗೆಲ್ಲ ? ಜಾಸ್ತಿ ಇದೆ ಇಲ್ಲಿ season ಅಲ್ಲ. ಹಾ ಹಾ ಇಲ್ಲಿ ಅದೇ ಅದೇ price ಗೆ ಕೊಡ್ತಾರೆ ಹಾ ಮತ್ತೆ. ಅಲ್ಲಿ ಕಮ್ಮಿ ಇರ್ಬಹುದಲ್ವಾ? ಕಡೆ ಕಡಿಮೆ ಇರುತ್ತಲ್ಲಾ?

ಮತ್ತೆ ಅಲ್ಲಿರೋ ಒಂದು fruit ಇದ್ಯಲ್ಲಾ ಅದ್ಯಾವ್ದು ಇರೋಲು . ಹಾ ಈರೋಳು, ಈರೋಳು ಹಾ ಅದ್ . ಅದು ಗೊತ್ತ.

ಹಾ ಮೂರೇ ಕಣ್ ಮೂರು . ಹಾ ಮೂರು ಮಾ~ ನಿಮ್ಮ ಅಲ್ಲಿ mall ಅಲ್ಲೆಲ್ಲಾ ಇರುದಿಲ್ವಾ ಅದು? ಆ ಏನಂದ್ರೆ ಇಲ್ಲಿ ಕಡೆ ಅಷ್ಟು ಜಾಸ್ತಿ ತಿನ್ನಲ್ಲ. ಕಡೆ ತಗೊಂಡು ಬರಲ್ಲ ಅವ್ರು. ಹಾ ಹೌದಾ? ಅದೇ ಒಂದು alcohol ಇದು ತೆಗಿತಾರೆ ಕಲಿ ಅಂತೇಳಿ. ಹಾ ಹಾ ಹಾ ನೆನ್ಪಿದೆ ನೆನ್ಪಿದೆ ನಂಗೂ ಕಲಿ ಅಂದ್ರೆ ನಂಗು ಇಷ್ಟಾನೇ.

ಅದು ನಾನ್ ಏನಂದ್ರೆ ಈವಾಗ ಬೇಸಿಗೆಗಾಲದಲ್ಲಿ ರಜೆ ಸಿಗುತ್ತಲ್ಲ. family ಜೊತೆಗೆ ಆ Bangalore ಇಂದ Mangalore ಬಂದಾಗ.

ತರ್ಸ್ತಾ ಇದ್ರು.

ಹಾ ನಿಮ್ಮ ಅಜ್ಜಿಮನೆಲ್ ಎಲ್ಲಿ ಇರುದು? ಹಾ Karkala . ಕಲ್ದ ಸಲ ಬಂದಿದ್ದೆ ಶೆಕೆ time ಅಲ್ಲಿ ಅಲ್ಲಿಗೆ bus ಅಲ್ಲಿ ಬಂದಿದ್ದೆ. ಹ್ಮ್ ಹೌದೌದಾ ಹ್ಮ್.

ಮತ್ತೆ ಆ?

ಅದೇ ಹೇಳ್ಬೇಕಷ್ಟೆ ಇಲ್ಲಿ ಇನ್ನೂ ಹಾ ನಿಮ್ಮಲ್ಲಿ ಚಳಿ ಉಂಟಾಲ್ಲ ಈಗ. ಹಾ ಇಲ್ಲ ಬೆಳ್ಗೆ ಚಳಿ ಅಷ್ಟ್ರಲ್ ಸೆಕೆ ಅಷ್ಟ್ರಲ್ ಚಳಿ. ಹಾ ಅಲ್ಲಿ ಇಲ್ಲಿಸಾ ಹಾಗೆ ಮಧ್ಯಾಹ್ನ ಆಗುವಾಗ ತುಂಬಾ ಶೆಕೆ ಆಗ್ತದೆ fan ಎಲ್ಲ ತೇ~ ಇರ್ಬೇಕಾಗ್ತದೆ. ಹ್ಮ್ ನಮ್ಮ ಕಡೆ ಎಲ್ಲ AC ಇದೆಯಲ್ಲ .

ಹೌದಾ?

ಓ ನಾನ್ ಆರಾಮಿದ್ದೇನೆ. ನೀನ್ ಹೇಗಿದ್ದೀಯಾ? ಹಾ ನಾನು ಆರಾಮಿದ್ದೇನೆ.ತುಂಬಾದಿವ್ಸ ಆಯಿತು ಮಾತಾಡಿ. ಹೌದು. ಎಷ್ಟ್ ದಿನ ಆಯ್ತು ಆ. ಹೌದು busy ಆಗ್ಬಿಟ್ಟಿದ್ರಾ ಅಂತ. ಹಾ work ಅಲ್ಲಿದ್ದೆ ಅಷ್ಟೇ ಮತ್ತೇನಿಲ್ಲ . ಹಾ ಹೇಗಿದ್ದೀರಾ? ಮನೇಲೆಲ್ಲ ಆರಾಮ? ಹೌದು ಹೌದು last time ನಾನ್ ನಿಮ್ಗೆ ಮನೆ function ಇತ್ತಂತ invite ಮಾಡಿದ್ದೆ ನೀವ್ ಬರ್ಲಿಲ್ಲ. ಅದು ನಂಗ್ ಸ್ವಲ್ಪ busy ಇದ್ದೆ ನಾನು ಆ ಅದೇ ಅದೇ ಅದು Weekdays ಆದ ಕಾರಣ ನಂಗೆ ಬರ್ಲಿಕ್ಕಾಗ್ಲಿಲ್ಲ ಹಾಗೆ. ಹಾ ಹೌದು ಹೌದು busy ಇದ್ರಿಂತೇಳಿ ಹ. ನಾನು ಸುಮ್ಮನಾದೆ ಹ ಏನಂತಂದ್ರೆಮುಂದಿನ ತಿಂಗ್ಳು ಹದ್ನಾರ್ರನೆ ತಾರೀಕು ನನ್ನ ಮದ್ವೆ ಇದೆ. ಹೌದಾ? ಹ ಹ ಸರಿ ಸರಿ.

ನೀವ್ ಬಂದ್ರೆ ಚೆನ್ನಾಗಿರ್ತದೆ last time ಕೂಡ ಬಂದಿರ್ಲಿಲ್ಲ, ಈ ಸರ್ತಿ miss ಮಾಡದೆ ಬರ್ಬೇಕಾಗ್ತದೆ ನೀವು. ಹ ಸರಿ ಖಂಡಿತಾ ಖಂಡಿತಾ ಬರ್ತೀನಿ, ಎಲ್ಲಿ ಹುಡುಗಿ ಎಲ್ಲಿಂದ?

ಹಾ ಹುಡುಗಿ. ಬಂದ್ಬಿಟ್ಟು ನಮ್ಮೂರಿಂದಾನೇ. ಅಹ್Manglore ಯಿಂದ ಇದ್ದಾರೆ. ಹ್ಮ್ ಹ್ಮ್ ಸರಿ ಎಂತ ಮಾಡ್ಕೊಂಡಿದಾರೆ ಅವ್ರು.

ಹಾ ಅವ್ರು MA ಮಾಡ್ MA ಓದ್ತಾ ಇದ್ದಾರೆ.

ಹೌದೌದು. ಅಹ್ ಅದು ಗೊತ್ತಿರೋರೇ relative ಇರೋದು.

ಸಂಬಂಧಿಕರಿರೋದ್ರಿಂದ ಹಾಗೆ ಆಯಿತು ಅಪ್ಪ ಅಮ್ಮ ಮಾತಾಡ್ಕೊಂಡು ಆಗಿದೆ.

ಹೌದೌದು. ಇದುನಮ್ಮ್ school friends ಎಲ್ಲ ಬರ್ತಾ ಇದ್ದಾರೆ. ಹಾ ಹೌದಾ? okay okay.

ಅದೇರಾಹುಲ್ ರಾಜೇಶ್ ಎಲ್ಲ ಗೊತ್ತಿದ್ಯಲ್ಲ ನಾವೆಲ್ಲಾ ಜೊತೆಲಿದ್ದಿದ್ದು. ಜೊತೇಲಿದ್ದು ಕೊಂಡು. ಹಾ ಎಲ್ಲರೂ ಎಲ್ಲರನ್ನು ಪರಿಚಯ ಉಂಟು ಈಗ್ಲ ಆದ್ರೆ ಹೌದು ಈಗ ಅಂದ್ರೆ ನಾನ್ work busyಇದ್ದ ಕಾರಣwork ಅಲ್ಲಿದ್ದ ಕಾರಣ ಸ್ವಲ್ಪcontact ಬಿಟ್ಟು ಹೋಗಿದೆ ಅಷ್ಟೇ.

ಮಾತಾಡ್ಕೊಂಡು ಬರ್ತಿವಿ ಎಲ್ಲರು ಒಟ್ಟಿಗೆ ಹೌದು ಹೌದು ನಾನೆಂತ ಇದ್ ಮಾಡಿದೇನಂದ್ರೆ ಸುಮ್ನೆ ಅಲ್ಲಿಂದ bus ಕಳಿಸ್ಬಿಟ್ರೆ ನಮ್ಮ್ school ಹುಡುಗ್ರು ನಮ್ಮ್ friends ಎಲ್ಲ ಒಟ್ಟಿಗೆ ಬರ್ತಾರಲ್ಲಾ ಸುಮ್ನೆ ನಾನೇ bus ಕಳ್ಸಿಬಿಡೋದಾ ಅಂತಆಗ್ತದಾ ಅಥವಾ ನಿಮ್ own vehicle ಅಲ್ಲಿ ಬರ್ತಿರಾ. ಆಗ್ಬಹುದು ಹೇಗುಸಾ ಆಗ್ಬಹುದು ಅಂದ್ರೆ ಯಾರದಾದ್ರೂ ಒಬ್ಬರದ್ದು car ಅಲ್ಲಿ ಒಟ್ಟಿಗೆ ಬಂದ್ರು ಆಗತ್ತಲ್ಲ ಹಾಗೆ ಮಾಡಬಹುದು. ಹಾ ಆಗ್ತದೆ but ನಮ್ದು college friends ಕೂಡ ಸ್ವಲ್ಪ ಜನಬರ್ತಾ ಇದ್ದಾರೆ ಎಲ್ಲ ಒಟ್ಟಿಗೆ ಬಂದ್ರೆ ಸ್ವಲ್ಪ ಇದಾಗ್ತಾದಲ್ಲ ಅಂತ ಹೌದಾ ಅದಿಕ್ಕೆ bus book ಮಾಡಣಾಂತ್ತಿದ್ದೇನೆ. ಆಗ್ಬಹುದು ಹಾಆಗ್ಬಹುದು ಹಾಗಿದ್ರೆ ಅಂದ್ರೆ ಯಾರೆಲ್ಲ ಬರ್ತಾರೆ ಎಷ್ಟ್ ಜನ ಇದ್ದಾರೆ ಅಂತ count ತೊಗೊಂಡು.

ಹಾಗೆ ಇದು ಒಂದು IT ನ ಅಥ್ವಾbus ಏನಾದ್ರೂ ಒಂದ್ book ಮಾಡಬಹುದಂತ.

ಹೌದ ಹೌದು ಅದೇ ಅದೇ plan ಇದ್ ಮಾಡ್ಕೊಂಡಿದ್ದೇನೆ ನಾನು.

ಒಂದ್ ಒಂದ್ ಹದ್ನಾಯ್ಡು ಹದ್ನಾರು ಜನ ಬರ್ತಿದಾರೆ ಆ ಕಡೆ ಇಂದ ಒಟ್ಟಿಗ್ ಬರ್ತಾರೆ.

ನೀವು ನೀವು ಮಾತ್ರ ಅಲ್ಲ ನಿಮ್ಮ family ಅಮ್ಮ ಅಮ್ಮನ ಕೇಳ್ದೆ ಅಂತ ಹೇಳಿ ಅಮ್ಮ ಅಪ್ಪಎಲ್ಲಾಒಟ್ಟಿಗೆ.